ಈ ಕಟ್ಟಡದ ಮೇಲ್ಚಾವಣಿಯಲ್ಲಿ ಕೆಲವು ಕಾರ್ಮಿಕರು ಸುತ್ತಿಗೆಯನ್ನು ಹಿಡಿದುಕೊಂಡು ಒಂದು ಮೊಳೆಯನ್ನು ತೆಗೆತ್ತಾ ಇರುವಂತಹ ಕೆಲ ಒಂದು ಕಾಮಗಾರಿಕೆಯನ್ನು ಮಾಡುತ್ತಿದ್ದಾರೆ .

ಇದು ಒಂದು ಆಸ್ಪತ್ರೆಯ ಒಳಾಂಗಣದ ಚಿತ್ರವಾಗಿದ್ದು ಇಲ್ಲಿ ನರ್ಸ್ ಆಗು ಡಾಕ್ಟರಗಳು ಇಬ್ಬರು ಕಾಣಿಸುತ್ತಿದ್ದಾರೆ.

ಈ ದೃಶ್ಯದಲ್ಲಿ ಮದುವೆಯಾದ ನಂತರ ಬಡಿಸುವ ಊಟದ ಒಂದು ಸನ್ನಿವೇಶವನ್ನು ನೋಡಬಹುದು. ಅನೇಕರು ಇಲ್ಲಿ --

ಇದು ಒಂದು ಸುಂದರವಾದ ಚಿಕ್ಕದಾದ ಒಂದು ಕಾಫಿ ಒಂದು ಕೆಫೆ ಯುವರ್ ಗ್ರಾಬ್ ಹಬ್ ಅಂತ ಹೇಳಿ ಬೋರ್ಡ್ ಹಾಕಿದ್ದಾರೆ --